ಬಟ್ಟೆಯೆಲ್ಲಾ ತೋಕೋಬೇಕಿತ್ತು. ಉಹ್ ಶಿಮೊಗ್ಗದಲ್ಲಿ ನ್ಯಾಚುರಲ್ ನನ್ನ ಫ್ರೆಂಡ್ಸ್ ಎಲ್ಲಾ ಬರ್ತಾರೆ ಟ್ರಿಪ್ ಹೋಗತೀನಿ.

ಜಾರುಬಂಡಿ ಸಂಜೆ ಆಗತಿದಂಗೆ ಮಕ್ಕಳೆಲ್ಲಾ ಬಂದು ಪಾರ್ಕ್ ಅಲ್ಲಿ ಆಟ ಆಡತ್ತಿದ್ದಾರೆ ಅವರ ಪೇರೆಂಟ್ಸ್ ಅವರ ಜೊತೆ ಇರತಾರೆ.

ಇನ್ನ್ ಏನೂ ಕ್ರಿಸ್ಮಸ್ ಬಂತು ಚರ್ಚ್ ಗೆ ಹೋಗಬೇಕಿತ್ತು ಅಪ್ಪ ಅಮ್ಮನ ಎಲ್ಲಾ ಕರಕೊಂಡಿ ಫ್ಯಾಮಿಲಿ ಜೊತೆ ಹೋಗಿ ಕ್ಯಾಂಡಲ್ ಎಲ್ಲಾ ಹಚ್ಚಿ ಜೀಸಸ್ ಹತ್ರ ಪ್ರೇ ಮಾಡಕೊಂಡಿ ಹೋಗಬೇಕು.